ಇದು ಒಂದು ಮೆಡಿಕಲ್ ಅಂಗಡಿ ಎಂದು ನಮಗೆ ತಿಳಿದು ಬರುತ್ತದೆ ಇದರಲ್ಲಿ ಹಲವಾರು ರೀತಿಯಾದ ಫೇರ್ ಅಂಡ್ ಲವ್ಲೀ ಮೂಲಮು ಎಣ್ಣೆ ಸಿಗುತ್ತವೆ ಎಂದು ಹೇಳಬಹುದು.

ಗೆ ಇದರ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಹೋಗುವ ದೃಶ್ಯವನ್ನು ನೋಡಬಹುದು.

ಇದು ಒಂದು ಎಸ್ ಎಫ್ ಎಸ್ ಸ್ಕೂಲ್ ಮುಂಭಾಗದ ಅವರನವೆಂದು ನಮಗೆ ತಿಳಿದು ಬರುತ್ತದೆ.

ಎಂದು ಹೇಳಬಹುದು ಹಾಗೆ ಇದರ ಮುಂಭಾಗದಲ್ಲಿ ಒಂದು ತೆಂಗಿನ ಮರ ಮತ್ತು ಹಲವಾರು ದೊಡ್ಡ ಮರಗಳು ಇದ್ದಾವೆ ಎಂದು ಹೇಳಬಹುದು.

ಮುಂದುಗಡೆ ಹಲವಾರು ರೀತಿಯಾದ ಮೆಡಿಸನ್ ಗಳನ್ನು ನಾವು ನೋಡಬಹುದು ಹಾ--

ಒಂದು ರೋಡಿನ ದೃಶ್ಯವೆಂದು ನಮಗೆ ತಿಳಿದುಬರುತ್ತದೆ.

ನೋಡಲು ತುಂಬಾನೆ ಸುಂದರವಾಗಿದ್ದು ಇದು ನಮಗೆ ಒಂದು ಬಯಲು ಸೀಮೆಯ ವಾತಾವರಣದಲ್ಲಿ ಕಂಡು ಬರುತ್ತದೆ.

ಹಾಗೆ ದೂರದಲ್ಲಿ ಒಂದು ದೊಡ್ಡದಾದ ಗುಡ್ಡವನ್ನು ಕಾಣಬಹುದು.

ನೋಡಲು ತುಂಬಾ ಸುಂದರವಾಗಿದ್ದು ಇದು ನಮಗೆ ಒಂದು ಬಯಲು ಸೀಮೆ ವಾತಾವರಣದಲ್ಲಿ ಕಂಡುಬರುತ್ತದೆ.

ಉ ಹಾಗೆ ಗೋಡೆಯ ಮೇಲೆ ದೇವರ ಫೋಟೋ ಗಳನ್ನು ನಾವು ಇಲ್ಲಿ ಕಾಣಬಹುದು.

ಹಾಗು ಹಾಗೆ ದೂರದಲ್ಲಿ ದೊಡ್ಡ ದೊಡ್ಡದಾದ ಮರಗಳನ್ನು ನಾವು ಕಾಣಬಹುದು.

ಹಾಗೆ ಇಲ್ಲಿ ಕೂರಲು ಕಟ್ಟೆಯನ್ನು ಅಳವಡಿಸಿ ಒಂದು ದೊಡ್ಡದಾದ ಬಂಡೆಯನ್ನು ನೋಡಬಹುದು.

ಹಾಗೆ ಈ ಕಾರಿನ ಬಣ್ಣ ಬಿಳಿ ಬಣ್ಣದಿಂದ ಕೂಡಿದ್ದು--

ಇದು ಒಂದು ಸ್ಕೂಲಿನಲ್ಲಿ ಮಕ್ಕಳು ತಮ್ಮ ಟ್ಯಾಲೆಂಟ್ ತೋರಿಸುತ್ತಿರುವ ದೃಶ್ಯವೆಂದು ನಮಗೆ ತಿಳಿದು ಬರುತ್ತದೆ.

ಇದರ ಮುಂಭಾಗದಲ್ಲಿ ಕಬ್ಬಿಣದ ಬೆಂಚನ್ನು ಅಳವಡಿಸಿ ಅದರ ಮೇಲೆ ಮಕ್ಕಳು ಪಾಂಪ್ಲೆಟ್ ಬ್ಯಾನರನ್ನು ತೆಗೆದುಕೊಂಡು ಎನನ್ನೋ ಡಿಸೈನ್ ಮಾಡುತ್ತಿರುವ ದೃಶ್ಯವನ್ನು ಕಾಣಬಹುದು.

ಇದು ಒಂದು ಸಣ್ಣ ಮಕ್ಕಳ ಬಟ್ಟೆ ಅಂಗಡಿ ಎಂದು ನಮಗೆ ತಿಳಿದು ಬರುತ್ತದೆ.

ಇದರಲ್ಲಿ ಜನರೇಟ್ ಕರೆಂಟನ್ನು ಅಳವಡಿಸಿದನ್ನು ನೋಡಬಹುದು.

ಹಾಗೆ ಇದರ ಪಕ್ಕದಲ್ಲಿ ಎರಡು ಸಣ್ಣ ಪುಟ್ಟ ಹಗಡುಗಳನ್ನು ನೋಡಬಹುದು.

ಹಾಗೆ ದೂರದಲ್ಲಿ ದೊಡ್ಡ ದೊಡ್ಡ ಗಿಡಗಳ--

ಹಾಗೆ ದೂರದಲ್ಲಿ ದೊಡ್ಡ ದೊಡ್ಡ ಗಿಡ ಮರಗಳನ್ನು ನೋಡಬಹುದು.

ಇದು ಒಂದು ಬೈಕ್ ಶೋರೂಮ್ ಎಂದು ನಮಗೆ ತಿಳಿದು ಬರುತ್ತದೆ.

ಹಾಗೆ ಮದ್ಯದಲ್ಲಿ ಒಂದು ಟೇಬಲ್ ನ್ನು ಇಟ್ಟಿದ್ದಾರೆ ಎಂದು ನೋಡಬಹುದು.

ಇದು ಒಂದು ಪಾನ್ ಶಾಪ್ ನಾ ಅಂಗಡಿ ಎಂದು ನಮಗೆ ತಿಳಿದು ಬರುತ್ತದೆ.

ಈ ಮನೆಯ ಮುಂಭಾಗದ ಗೋಡೆಯ ಮೇಲೆ ಓಂ ಚಿತ್ರವನ್ನು ಕಾಣಬಹುದು.

ಇದರಲ್ಲಿ ಹಲವಾರು ರೀತಿಯಾದ ವ್ಯಕ್ತಿಗಳು ಟಿಫಿನ್ ಮಾಡುತ್ತಿರುವ ದೃಶ್ಯವನ್ನು ಕಾಣಬಹುದು.

ಹೀಗೆ ಗೋಡೆಯ ಮೇಲೆ ಹಲವಾರು ರೀತಿಯಾದ ವಸ್ತುಗಳನ್ನು ಅಳವಡಿಸಿದ್ದನ್ನು ನೋಡಬಹುದು.

ಹಾಗೆ ಎದರಲ್ಲಿ ಲೈಟಿಂಗ್ ನ ವ್ಯವಸ್ಥೆ ಅಳವಡಿಸಿದನ್ನು ನಾವು ನೋಡಬಹುದು.

ಇದು ಒಂದು ಹೋಟೆಲ್ ಎಂದು ನಮಗೆ ತಿಳಿದು ಬರುತ್ತದೆ.

ಇದರಲ್ಲಿ ಹಲವಾರು ರೀತಿಯಾದ ಟೇಬಲ್ ಗಳನ್ನು ಅಳವಡಿಸಿದ್ದನ್ನು ಕಾಣಬಹುದು.

ಹಾಗೆ ಇದರಲ್ಲಿ ಒಂದು ಎ_ಸಿ ಯ ವ್ಯವಸ್ಥೆಯನ್ನು ಅಳವಡಿಸಿದ್ದನ್ನು ನೋಡಬಹುದು.

ಇದು ಒಂದು ಬಣ್ಣದ ಅಂಗಡಿಯ ಮುಂಭಾಗದ ಆವರಣವಾಗಿದೆ.

ಹೀಗೆ ಒಬ್ಬ ವ್ಯಕ್ತಿ ಇರುವುದನ್ನು ಇಲ್ಲಿ ಕಾಣಬಹುದು.

ವಗೆ ಇದರ ಸುತ್ತಲು ಕಾಂಪೌಂಡ್ ಇನ ವ್ಯವಸ್ಥೆ ಅಳವಡಿಸಿದ್ದನ್ನು ನೋಡಬಹುದು.

ಇದರಲ್ಲಿ ಬಂದು ಕಾರು ನಿಂತಿರುವ ದೃಶ್ಯವ್ಯನ್ನು ನಾವು ನೋಡಬಹುದು.

ಇದು ಒಂದು ಕಾರ್ ನಿಂತಿರುವ ದೃಶ್ಯವೆಂದು ನಮಗೆ ತಿಳಿದು ಬರುತ್ತದೆ.

ಹಾಗೆ ಒಂದು ಬೈಕ್ ನಾವು ಕಾಣಬಹುದು.

ಇದರಲ್ಲಿ ಹಲವಾರು ರೀತಿಯ ಬೈಕ್ ಗಳನ್ನು ಕಾಣಬಹುದು.

ಹಾಗೆ ಇದರ ಮುಂಭಾಗದಲ್ಲಿ ದೊಡ್ಡದಾದ ಕರಿಗೇಟಿನ ವ್ಯವಸ್ಥೆಯನ್ನು ಅಳವಡಿಸಿದ್ದು ನೋಡ--

ಹಾಗೆ ಟೇಬಲಿನ ಮೇಲೆ ನೀರು ಕುಡಿಯಲು ಒಂದು ಕ್ಯಾನ್ ಎರಡು ಗ್ಲಾಸ್ ಅಳವಡಿಸಿದ್ದನ್ನು ನೋಡಬಹು--

ಹಾಗೆ ಒಂದು ಕಾರಿನ ಮುಂಭಾಗದ ಎರಡು ಗಾಲಿಗಳನ್ನು ಹುಚ್ಚಿದ್ದಾರೆ ಎಂದು ಹೇಳಬಹುದು.

ಹಾಗೆ ಮತ್ತೆ ಮುಂಭಾಗದಲ್ಲಿ ಸಿಯಾಟ್ ಎಂಬ ಚಿತ್ರಣವನ್ನು ನಾವು ಕಾಣಬಹುದು.

ಹಾಗೆ ಜಿಲ್ಲಾಡಳಿತ ಭವನ ಎಂಬ ದೊಡ್ಡದಾದ ಒಂದು ಕಮಾನಿನ ಕಟ್ಟಡವು ಕಲ್ಲಿನಿಂದ ಒಳಗೊಂಡಿದೆ ಎಂದು ಹೇಳಬಹುದು.

ಹಾಗೆ ಇದರ ಒಳಗಡೆ ದೊಡ್ಡ ದೊಡ್ಡದಾದ ಮರಗಳನ್ನು ನಾವು ಕಾಣಬಹುದು.

ಹಾಗೆ ಒಂದು ದೊಡ್ಡದಾದ ಶ್ರೀ ಬ್ರಹ್ಮ ನಾರಾಯಣ ಎಂಬ ಬ್ಯಾನರ್ ಹಾಕಿರುವುದನ್ನು ಕಾಣಬಹುದು.

ಇದು ಒಂದು ಆಸ್ಪತ್ರೆ ಎಂದು ನಮಗೆ ತಿಳಿದು ಬರ್ತಾ ಇದೆ ಇದರಲ್ಲಿ ಮಾನವನ ಅಂಗಾಂಗಗಳ--

ಇದು ಒಂದು ವ್ಯಕ್ತಿಯು ಒಬ್ಬ ಹುಡುಗನು ಫೋಟೋ ತೆಗೆದುಕೊಳ್ಳುವ ಸಮಯವೆಂದು ಹೇಳಬಹುದು.

ಇದರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ನಡೆದುಕೊಂಡು ಹೋಗುವ ದೃಶ್ಯವನ್ನು ನಾವು ಕಾಣಬಹುದು.

ಹಾಗೆ ಈ ಮಕ್ಕಳು ಒಂದು ಅರಬಿ ಹಾಸಿ ಅದರ ಮೇಲೆ ಮಾಡುತ್ತಿರುವದನ್ನು ನೋಡಬಹುದು ಹಾಗೆ--

ಈ ಮನೆಯ ಮುಂಭಾಗದಲ್ಲಿ ಒಂದು ಬೈಕ್ ನಿಂತಿರುವ ದೃಶ್ಯವನ್ನು ಕಾಣಬಹುದು.

ಹಾಗೆ ಒಂದು ಚೇರ್ ಹಾಕಿರುವ ದೃಶ್ಯವನ್ನು ಇಲ್ಲಿ ಕಾಣಬಹುದು.

ಇದು ನೋಡಲು ತುಂಬ ಸುಂದರವಾಗಿದ್ದು ಇದು ನಮಗೆ ಬೇರೆ ಸೀಮೆ ವಾತಾವರಣದಲ್ಲಿ ಕಂಡು ಬರುತ್ತದೆ.

ಇಲ್ಲಿ ಹಚ್ಚ ಹಸಿರು ನಿಂತಿರುವ ಸಣ್ಣ ಗಿಡ ಮರಗಳನ್ನೂ ನಾವು ನೋಡಬಹುದು ಇದು ನೋಡಲು ತುಂಬ ಸುಂದರವಾಗಿದ್ದು ಇದು ನಮಗೆ ರಾತ್ರಿಯ ದೃಶ್ಯದಲ್ಲಿ ಕಂಡು ಬರುತ್ತದೆ.